ಪ್ರತಿಯೊಬ್ಬರಿಗೂ ಬುಕ್ಕಲ್ಲಿರೋ ನಾಲೆಜ್ ತುಂಬಾ ಅಂದ್ರೆ ತುಂಬಾನೇ ತುಂಬ ತುಂಬ ಇಂಪಾರ್ಟೆಂಟ್ ಎಷ್ಟು ನಾಲೆಜ್ ಬರುತ್ತಾ ಅಷ್ಟು ನಮಗೆ ಒಂದು ಸ್ಕಿಲ್ ಗಳೆಲ್ಲ ಇಂಪ್ರೂ ಆಗುತ್ತೆ.

ಈ ಫೋಟೋನ ನೋಡುದ್ರೆ ಒಂದು ಮೂರ್ ನಾಲ್ಕ್ ಜನ ಕುತ್ಕೊಂಡ್ಬಿಟ್ಟು ಏನೋ ಡಿಸ್ಕಶನ್ ಮಾಡ್ತಾ ಇದ್ದಾರೆ. ಯಾವ್ದೋ ಒಂದ್ ಆಫೀಸ್ ಅಲ್ಲಿ ಏನೊ ಒಂದ್ ಅಹ್ ಏನೊ ಒಂದ್ ಅಗ್ರಿಕಲ್ಚರ್ ಆಫೀಸ್ ತರ ಇದೆ. ಮೂರ್ ಜನ ಅಗ್ರಿಕಲ್ಚರಿಸ್ಟ್ --

ನೀವು ಬ್ಯಾಂಕ ಅಲ್ಲಿ ಲೋನ್ ಮಾಡಬಹುದು ಎಜುಕೇಶನ್ ಲೋನ್ ಮಾಡಬಹುದು. ಇದೊಂದ್ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅನ್ನು ಕೊಡ್ತಾರೆ. ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇಟ್ಕೊಂಡು ನಾವು ಅಹ್ ಡೆಬಿಟ್ ಕಾರ್ಡ್ ಇಂದ ನಾವು ಮನಿ ಡ್ರಾ ಮಾಡಬಹುದು. ಕ್ರೆಡಿಟ್ ಕಾರ್ಡ್ ಇಂದ ನಮಗೆ ತುಂಬಾ ಹೆಲ್ಪ್ ಇದೆ .

ಈ ಫೋಟೋ ದಲ್ಲಿ ನಾವು ಏನು ನೋಡ್ಬಹುದಪ್ಪಾ ಅಂದ್ರೆ ಒಂದು ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮುಂದೆ ಏನೋ ಕಟೌಟ್ ಹಾಕೋ ತರ ಇದೆ ಅಂಡ್ ಜೈ ಮೆಡಿಕಲ್ ನೀಟ್ ಪಾರ್ಟ್ನ ಅಂತ ಇದೆ ಮೇಬಿ ಇದು ಪಾಟ್ನಾದಲ್ಲಿ ಬರುವಂತಹ ಪ್ಲೇಸ್ ಅಂತಾ ಹೇಳಬಹುದು.